ಆಮೇಲೆ ಒಂದು ಜಿಂಕಿ ಮಾಡ್ಯಾರ ಸಿಮೆಂಟ್ ಇಂದ ಚೆಂದ ಆಯ್ತಿ ನೋಡಾಕ.

ಆಹ್ಹ್ ಫ್ಲವರ್ಸ್ ಇಂದ ಎಲ್ಲ ಚೆನ್ನಾಗಿ ಬೇರೆ ಬೇರೆ ಆಕಾರ ಮಾಡಿ ಡೆಕೋರೇಷನ್ ಮಾಡ್ಯಾರ-

ಆಮೇಲೆ ಇದನ್ನು ಸ್ಟ್ರೈಟ್ ನೋಡಿದ್ರೆ ಯಾವುದೋ ಸಿಟಿ ಅಂತ ಅನ್ಸ್ತಾ ಐತಿ ಒಂದ್ ಕಾರ್ ಐತಿ ಎರಡ್ ಬೈಕ್ ಅದಾವು.

ಈ ತೋರಿಸ್ತಿದ್ರು ಆಮೇಲೆ ಸದಾ ಬಂಡೆಯನ್ನು ತಗೊಂಡು ಹೀಗೆ ಒಳ್ಳೆ ಒಳ್ಳೆ --

ಇಲ್ಲಿ ಅದೊಂದು ದೊಡ್ಡ ಕಾರ್ಯಕ್ರಮ ಮಾಡೊ ಹಾಲ್ ಐತಿ --

ಇದು ಯಾರ್ದೋ ಮನೇದು ಗಾರ್ಡನ್ ಅಂತ ಅನಿಸ್ತಾಇಥಿ.

ಇಲ್ಲೇ ಒಂದು ಜೀರ್ಣೋದ್ದಾರ ಆಗಾಕ್ ಹತ್ತಿರೋದ್ ಒಂದು ದೇವಸ್ಥಾನ ಅಯ್ತಿ.

ಆ ಅದು ಎಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಿರೋಡ್ ನೋಡಿದ್ರೆ ಏನೋ ಒಂದು ಜಾತ್ರಿ ನಡದಂಗ ಅಯ್--

ಈ ಚಿತ್ರದಾಗ ಒಂದು ಸಲೂನ್ ಶಾಪ್ ತೋರ್ಸ್ಯಾರ.

ಒಬ್ಬರದು ಕಟ್ಟಿಂಗ್ ಮಾಡ ಹತಾರ ಇನ್ ಮೂರ್ ಜನ ವೇಟ್ ಮಾಡ್ಕೊಂಡ್ ಕುಣತರ.

ಇಲ್ಲೇ ಚಾಮರಾಜ್ನಗರ ಸ್ಟೇಟ್ ಬಾಂಕ್ದು ಎ ಟಿ ಎಂ ಐತಿ.

ಎ.ಟಿ.ಎಂ ಹೊರಗ್ ಇವ್ರಿಬ್ರು ನಿಂತಿರೋದ್ ನೋಡಿದ್ರ ಒಳಗ ಮತ್ ಒಬ್ರು ಅದರ ಅಂತ ನಾವು ಅಂದ್ಕೋಬಹುದು.

ಆ ಕಲ್ಯಾಣಿ ಮುಂದ ಒಂದು ಪೂಜೆ ಮಾಡತಾರ.

ಇಲ್ಲೇ ಮುಸುಂಬಿ ಹಣ್ಣು ಐತಿ ಆಮೇಲೆ ಪಪ್ಪಾಯ ಹಣ್ಣು ಆದವು.

ಅವು ಮನಿ ನೀಟಾಗಿ ಕಟ್ಟಿದ್ರ ಅಂದ್ರೆ ನಾವು ಆರಾಮವಾಗಿ ವಾಸಿಸಬಹುದು ಅದ್ರಾಗ.